ಮಾನಸ ಇದು ತುಂಬಾ ಒಳ್ಳೆ ಜಾಗವಾಗಿದ್ದು ತಮ್ಮ ಟೂರಿಸ್ಟ್ ಪ್ರಿಯರು ಶನಿವಾರ ರವಿವಾರ ಬರಲು ತುಂಬಾ ಒಳ್ಳೆಯ ಜಾಗವಾಗಿದೆ.

ಇದು ಸ್ವಿಮ್ಮಿಂಗ್ ಫುಲ್ ಸ್ವಿಮ್ಮಿಂಗ್ ಫುಲ್ ತುಂಬಾ ಚೆನ್ನಾಗಿದ್ದು ಇಲ್ಲಿ ಎಲ್ಲ ಜನರು ಬಂದು ತಮ್ಮ ದೇಹದ ಉಷ್ಣಾಂಶವನ್ನು ಸಮತೋಲನ ಮಾಡಿಕೊಳ್ಳು ಉಪಯೋಗಿಸುತ್ತಾರೆ.